ಮನೆ ಕಟ್ಟುವ ತಯಾರಿಯಲ್ಲಿದೆ. ಒಬ್ಬ ಯುವಕ ಅದರ ಮೇಲೆ ನಿಂತುಕೊಂಡು ಫೋಟೋ ವನ್ನು ತೆಗೆದುಕೊಳ್ಳುತ್ತಿದ್ದಾನೆ.

ಉಮ್ ಉಹ್ ಹಲವಾರು ಮಹಿಳೆಯರು ರುತ್ಯ ಮಾಡುತ್ತಿದ್ದಾರೆ. ಆದರೆ ಒಂದು ಮಹಿಳೆಯ ಫೋಟೋವನ್ನು ಮಾತ್ರ ತೆಗಿತಿದ್ದಾರೆ .

ಇಲ್ಲಿ ಬ-ಬಾಯ್ ಇಲ್ಲಿ ಒಬ್ಬ ಯುವಕನೊಬ್ಬನು ಕೈಯನ್ನು ಕೆಳೆಗೆ ಇಟ್ಟು ಮತ್ತೊಂದು ಕೈಯನ್ನು ಮೇಲೆ ಇಟ್ಟಿದ್ದಾನೆ.